ಹೋಟೆಲ್ನ ಒಳಗೆ ಕಡಿಮೆ ಮಂದ ಬೆಳಕಿದೆ. ಇಲ್ಲಿ ವಿಧಾನಸೌದದ ಚಿತ್ರವನ್ನು ಗೋಡೆಗೆ ಅಂಟಿಸಲಾಗಿದೆ.

ಅ ಅಂಬಿಕಾ ಎಲೆಕ್ಟ್ರಾನಿಕ್ಸ್ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದ್ದು ಹಾಗು ಮೊಬೈಲ್ ನಂಬರ್ ಅನ್ನು ಕೊಡಲಾಗಿದೆ. ಇಲ್ಲಿ --

ಕೆಳ್ಗೆ ಇಟ್ಟಿರುವ ದೀಪಗಳನ್ನು ನೋಡ್ಬಹುದು ಇಲ್ಲಿ ಯಾವುದೊ ಒಂದು ಶಕ್ತಿ ದೇವತೆಯ ಪೂಜೆಯ ನಡೀತಾ ಇರಬಹುದು.